ಇದು ಒಂದು ವಾಕಿಂಗ್ವೇ ಆಗಿದೆ. ಇಲ್ಲಿ ಎಲ್ಲ ರೀತಿಯ ಮಕ್ಕಳು ಬರುತ್ತಾರ ಆಟ ಆಡಲು ಬರುತ್ತಾರೆ.

ಎಲ್ಲಾ ರೀತಿಯ ಯುವಕ ಯುವತಿಯರು ಇಲ್ಲಿ ಬರುತ್ತಾರೆ ಹಾಗೆ ವಯಸ್ಸಾದವರು ಇಲ್ಲಿ ವಾಕಿಂಗ್ ಮಾಡಲು ಬರುತ್ತಾರೆ ಹಾಗೆ ತುಂಬಾ ಚೆನ್ನಾಗಿ ನೋಡಲು ಇರುತ್ತದೆ.

ಆರೋಗ್ಯಕರ ಆಗಿ ಮೀನಿನಿಂದ ವಿಟಮಿನ್ಸ್ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಪೊಟ್ಯಾಶಿಯಂ ಗಳೆಲ್ಲವೂ ದೊರಕುತ್ತದೆ.